ಹಿನ್ನಲೆಯಲ್ಲಿ ಮರದ ಪೆಟ್ಟಿಗೆಗಳು ಮತ್ತು ಇತರ ವಸ್ತುಗಳನ್ನು ಕಾಣಬಹುದು.

ಕೆಲವು ಜಾಹೀರಾತು ಬೋರ್ಡು ಗಳು ವೇದಿಕೆಯ ಬಳಿಯಲ್ಲಿರುವುದನ್ನು ಕಾಣಬಹುದು.

ಇದು ಹೊರಾಂಗಣ ಮೈದಾನವಾಗಿದೆ ಅದರ ಮೇಲಭಾಗದಲ್ಲಿ ಛಾವಣಿ ಇದೆ.

ಕಲಾವಿದೆ ಕಿತ್ತಳೆ ಮತ್ತು ಕೆಂಪು ಬಣ್ಣದ ಸೀರೆಯನ್ನು ಧರಿಸಿದ್ದಾರೆ.

ಆಸ್ಪತ್ರೆಯ ಪ್ರವೇಶದ ಬಳಿ ಸಸಿಗಳನ್ನು ನೆಡಲಾಗಿದೆ.

ಯೋಗ ಮ್ಯಾಟ್ ಗಳನ್ನು ಬಳಸಲಾಗಿದೆ ವ್ಯಕ್ತಿಗಳು ವಿವಿಧ ಬಣ್ಣದ ಬಟ್ಟೆ ಗಳನ್ನು ಧರಿಸಿದ್ದಾರೆ.

ಶೋರೂಮ್ ನ ಹೊರಗೆ ರಸ್ತೆ ಬದಿಯಲ್ಲಿ ಒಬ್ಬ ಮಹಿಳೆ ನಡೆದುಕೊಂಡು ಹೋಗುತ್ತಿರುವುದನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಇಬ್ಬರು ಕೆಲಸಗಾರರು ಕೈಗಾರಿಕಾ ಯಂತ್ರೋಪಕರಣಗಳಿಗೆ ಬಳಿ ಕೆಲಸ ಮಾಡುತ್ತಿರುವುದನ್ನು ಕಾಣಬಹುದು.

ಚಿತ್ರದಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ದಲ್ಲಿ ಸ್ಕೂಟರ್ ರಿಪೇರಿ ಮಾಡುವ ದೃಶ್ಯವಿದೆ.

ತಡ ಮುಂದೆ ನಿಲ್ಗಡೆ ಮಾಡಿದ ನೀಲಿ ಬಣ್ಣದ ಕಾರ್ ಕಾಣಿಸುತ್ತದೆ.

ಕಟ್ಟಡದ ಬದಿಯಲ್ಲಿ ಹಸಿರು ಗಿಡಗಳು ಮತ್ತು ಒಂದು ದೊಡ್ಡ ಮರವಿದೆ.

ನೀಶಿತವಾಗಿ ಇದು ಬೆಳಗಿನ ಸಮಯದಲ್ಲಿ ತೆಗೆದ ಚಿತ್ರವಾಗಿದೆ.

ಥ್ರೋ ಜಸ್ಟ ಚಿಲ್ ಬ್ರೋ ಕೆಫೆ ಅಂಡ್ ಪಿಸ್ಟ್ರೋ ಎಂಬ ಹೆಸರಿನ ಒಂದು ಕೆಫೆಯ ಹೊರಭಾಗವನ್ನು ತೋರಿಸುತ್ತದೆ.

ಎರಡು ಹಳೆಯ ಸ್ವಲ್ಪ ಶಿತಿಲಗೊಂಡಂತೆ ಕಾಣಿಸುತ್ತದೆ.

ಕೌಂಟರ್ ಬಳಿ ನಿಂತಿರುವ ಕಂಬಗಳು ಮಾರ್ಗದರ್ಶನಕ್ಕಾಗಿರಬಹುದು.

ಅಲ್ಲಿಯ ಒಳಗೆ ಒಬ್ಬ ವ್ಯಕ್ತಿ ಕದುಡುತ್ತಿರುವುದನ್ನು ಮತ್ತು ಮತ್ತೊಬ್ಬನೊ ಮೊಬೈಲ್ ಅಥವಾ ಕ್ಯಾಮೆರಾ ಮೂಲಕ ವಿಡಿಯೋ ಮತ್ತು ಫೋಟೋ ತೆಗೆದುಕೊಳ್ಳುತ್ತಿರುವುದನ್ನು ಕಾಣಬಹುದು.